ಇದು ಒಂದು ದೇವಾಲಯಕ್ಕೆ ಸಮಾನ ಇಲ್ ಸೈಲೆಂಟ್ ಆಗಿರ್ಬೇಕು ನಾವ್ ಯಾವ --

ಇದರ ಮೇಲೆ ಬಹಳ ಫೋರ್ಸ್ ಹಾಕಕ್ ಬರಂಗಿಲ್ಲ.

ಆಹ್ಹ್ ಸೋಮರ ಶಿವ ಮಂಗಳ್ವಾರ --

ಪ್ರೈ ಪ್ರತಿಯೊಬ್ಬರೂ ಚಾನ ಕುಡಿಯಂಗಿಲ್ಲ ಪ್ರತಿಯೊಬ್ಬರೂ ಹಾಲನ್ನ ಕುಡಿಯಂಗಿಲ್ಲ ಸ್ವಲ್ಪ ಜನ ಚಾ ಸ್ವಲ್ಪ ಜನ ಕಾಫೀ ಸ್ವಲ್ಪ ಜನ ಹಾಲು--

ಎಲ್ಲರೀಗೂ ಇಷ್ಟ ನಂಗ್ ಅದ್ರಗೂ ಎಲ್ಲರಿಗು ಇಷ್ಟ ನಂಗ್ ಸ್ಪೆಷಲ್ ಬಹಳ ಇಷ್ಟ--

ಇದ್ ಎಲ್ಲರಿಗೂ ಸಿಗುವಂಥದ್ ಇದನ್ನ ಸ್ವಲ್ಪ ಜನ ಅಂದ್ರೆ ರೈತರು ಸ್ವಲ್ಪ ಜನ ತೋಟದಾಗ ಬೆಳೀತಾರೆ ಇದನ್ನ.

ಓಡಾಡ್ತವೆ ಇದ್ ಒಂದಾಯ್ತಿ ಹೆಂಗ್ ಅಂದ್ರ ನಮಗ್ ಹೆಂಗ ಭೂಮಿ ಅಯ್ತಿ ನಮಗೆಲ್ಲ ನದಿಯಕ ಎಲ್ಲ ಜಾಗ --

ಇದ್ ಹಂಗ್ ಅತಿ ಹಕ್ಕಿಗಳಿಗ್ ಜಾಗ ಆಕಾಶ --